ಇದು ಒಂದು ಜಿಮ್ಮಿನ ಕ್ಲಾಸ್ ಇದೆ.

ಇದು ಒಂದು ಚಿಕ್ಕದಾದ ರೂಮು ಇದೆ.

ಹಾಗೆ ಸುತ್ತಲೂ ತುಂಬಾ ಚೆನ್ನಾಗಿ ಪೇಂಟ ನ್ನು ಹೊಡೆದಿದ್ದಾರೆ ಹಾಗೆ ಅಲ್ಲಿ ಒಂದು ಗಿಡ ಕೂಡ ಇದೆ.

ಹಾಗೆ ಇಲ್ಲಿ ಬಹಳಷ್ಟು ಅಂಗಡಿ ಒಳಗೆ ಬಹಳಷ್ಟು ಕಾಟನ್ ಬಾಕ್ಸ್ ಗಳು ಕೂಡ ಇದ್ದಾವೆ.

ಹಾಗೆ ಇಲ್ಲಿ ಒಬ್ಬ ಮನುಷ್ಯ ಒಳಗಡೆ ಬಂದು ಮೆ ಕನ್ನಡಿ ಹತ್ರ ಫೋಟೋ ನು ತೆಗೆದು ಕೊಳ್ಳುತ್ತಿದ್ದಾನೆ.

ಕರ್ನಾಟಕ ಸಾಹಿತ್ಯ ಸಂಘ ರಿ ಬೀದರ ಅಂತೆ ಬೋರ್ಡ್ ಅನ್ನು ಹಾಕಿದ್ದಾರೆ.